ಹಾ. Free time ಲ್ಲೆಲ್ಲ YouTube ನೋಡ್ತಾಲೇ ಇರ್ತೇನ್ ನಾನು. YouTube ಇಲ್ಲಾಂದ್ರೆ.

Insta~ almost ಆ, so ತುಂಬ time ನೋಡುದು YouTube . YouTube ಲ್ಲಿ ಹೀಗೆ Video's ಸ್ ಎಲ್ಲ ಬರ್ತಾ ಇರುತ್ತಲ್ಲ? ಹಾ, ಸಿನಿಮಾದ್ದು Video's ಸ್. ಆ, ಮತ್ತೇ. ಸಣ್ಣ ಸಣ್ಣ ಕಥೆಯ ಹಾಗೆ ಇರುತ್ತ

ಅದ್ನೆಲ್ಲ ನೋಡ್ತಾ ಇರ್ತೀನೆ. ನಾನೂ ಅಂದ್ರೆ ಕೆಲವೊಮ್ಮೆ ನನಗೀಗ experiments ಎಲ್ಲ lab ಗೆಲ್ಲ ಹೋಗ್ತಿರ್ತೀವಲ್ಲ?

ಆ ರೀತಿಯದ್ದು, ಇಲ್ಲಂದ್ರೆ movie's ಹಾ, ಹೌದು. ತುಂ~ ಕೆಲವೆಲ್ಲ ಸಿಗುತ್ತೆ. ಕೆಲವೆಲ್ಲ ಸಿಗಲ್ಲ. ಹಾ ಹಾ ಹಾಗೆ. ಅದು ಮನೆಯಲ್ಲಂತೂ ಮಕ್ಕಳ ಕೈಗೆಲ್ಲ ಸಿಕ್ಕಿದ್ರೆ ನಮ್ಗೆ ಎಂತ ಆ mobile ನ ಮುಟ್ಟಕ್ಕೇ ಆಗುದಿಲ್ಲ.

ನಮ್ಮನೆಯಲ್ಲಂತೂ ಅಕ್ಕನ್ ಮಗು ಇದ್ದ. ಅವನಂತೂ.

ಆ, YouTube open ಮಾಡಿದ್ರೆ ಸಾಕು, ಚಿಂಟು ಹಾಕಿಕೊಡು, ಚಿಂಟು ಹಾಕಿಕೊಡು ಅಂತಾ

ಅವನಿಗದೆಲ್ಲ ಅಂದ್ರೆ ಬಾರಿ ಖುಷೀ. ನಿಮ್ದು ಹಾಗೆ ಇದ್ಯಾ? ನಿಮ್ ನಮ್ಮ, ಇಲ್ಲ ಇಲ್ಲ. ಮನೆಯಲ್ಲಿ ಇಲ್ಲ. ಅಕ್ಕ ಜರ್ಮನಿಯಲ್ಲಿರುದು.

ಹ ಈಗ ಎಲ್ಲ ಮಕ್ಕಳೂ ಹಾಗೇ ಅಲ್ವಾ?

ಹ. ನಮ್ಕಿಂತ ಜಾಸ್ತಿ ಗೊತ್ತಿರುತ್ತೆ overla ಅವ್ರಿಗೆ, mobile ಬಗ್ಗೆ. tenth ನವ್ರಿಗು. ಹೌದು. ಈ, ಈಗಂತೂ mobile ಕೈ ಕೈಯ್ಯಲ್ಲಿ ಇದು ಈಗ್ ಈ ರೀತಿ ಈ ರೀತಿ ಮಾಡಿ, ಅವರೇ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ YouTube ಅವ್ರೇ open ಮಾಡಿ ಬಿಡ್ತಾರೆ. ಮೊನ್ನೆ ಹಾಗಾಯ್ತು. ನನ್ನ ಅಕ್ಕ ಊರಿಗೆ ಬಂದಿದ್ಲು. ನಂದು mobile room ಲ್ಲಿತ್ತು. ಅವ್ಳ ಮಗ್ಗಳಿಗೆ ಸ ಎರಡು ವರ್ಷ ಆಯ್ತಷ್ಟೆ. ಅ, ಅವಳೆಂತಕ್ ಹೀಗೆ ಸುಮ್ನೆ ತೆಕ್ಕೊಂಡ್ಲು ಅದು screen lock ಇತ್ತು. ಎಂತೆಲ್ಲ ಒತ್ತಿದ್ದು number , ಬಂದದ್ದನ್ನೆಲ್ಲ ಒತ್ತಿದ್ಲು ಏನೋ ಅದೇಗೋ on ಆಯ್ತದು. ತುಂಬ ಖುಷಿಯಲ್ಲಿದ್ಲು ಮತ್ತೆ. ಹ. ಮತ್ತೆ ಹಾಗೆ ಈಗ YouTube ಲ್ಲಿ ನಾನು ಮೊನ್ನೆ ಈ ಕಾಂತಾರ movie ನೋಡಿದ್ದು.

ಆ mo~ movie ದ್ದೆಲ್ಲ ಅ ಅವ್~ ಅವ್ನಿಗ್ full ಬಾಯಿಪಾಠ ಬಂದ್ಬಿಟ್ಟಿದೆ. ನನ್ನ ಆ ಅಕ್ಕನ ಮಗನೂ ನನ್ನ ಜೊತೆ ನೋಡಿ.

ಅದ್ರಲ್ಲಿರುದೇ ಎಲ್ಲಾದ್ನೂ ಹೇಳ್ತಿದ್ದಾನೆ ಅವ್ನು. ಹ, ಹ. ಈಗ ಬೇಗ ಬೇಗ ಬರ್ತದಲ್ಲ

ಮುಕ್ತ Indian gas service ಅಂತ, ನಮ್ದೇ ಇಲ್ಲಿ ಊರಲ್ಲಿ ನೋಡು, ಹೀಗೆ ನಿಮ್ಗೆ information ಎಲ್ಲ ಬೇಕಾಗುತ್ತದ್ ಅದ್ನೆಲ್ಲ.

ಆ, mobile ಲ್ಲೆಲ್ಲ ಸಿಗುತ್ತಲ್ಲ ಈವಾಗ?

YouTube ಎಲ್ಲ ಸಿಗುತ್ತೆ. ಹ್ಮ್ information ಎಷ್ಟು ಬೇಕಂದ್ರೆ ಈಗ ಕ ಆ ಕೊರೊನಾ lockdown time ಲ್ಲೆಲ್ಲ.

ಹೌದ್‌ಹೌದು. ಎಲ್ಲ class ಲ್ಲ ಇದ್ರಲ್ಲೆ ಆಗತ್ತೆ.

Final year online class ಲ್ಲಿ ಕಲ್ತದ್ದೆಲ್ಲ. full ಹೌದ್ ಎರ್ಡು ಸೆಮ್ಮು almost online class ಇದ್ದದ್ದು. ಹ್ಮ್. ಒಂದು ಹೊಸಾ ಅನುಭವ ಅಲ್ವ? ಅದೆ.

Face to face , ಮುಖಾಮುಖಿಯಾಗಿ ಇರ್ತಿತ್. ಹೌದು. ಆದ್ರೆ ಅಲ್ಲಿ.

ಅದೆ class ಗೋಗಿ friend's ಜೊತೆಯಲ್ಲಿ ಕೊತ್ಕೊಂಡು, ಹರಟೆ ಹೊಡ್ಕೊಂಡೂ, class ಕೇಳ್ಸ್ಕೊಂಡು, ಆ ಖುಷಿ ಸಿಗಲ್ಲ. ಹ್ಮ್. ಆದ್ರೂ ಮನೆಲ್ಲೀ ಮೂಲೆಮೂಲೆಯಲ್ಲ್ ಕೂತ್ಕೊಂಡು, ಏನಾದ್ರೂ ತಿಂತಾ online class ಲ್ಲಿ ಕಳ್ಳತನ ಮಾಡಿದ್ದಿದೆ ಅಲ? ಹೌದು internals ಎಲ್ಲ full ಕಳ್ಳತನವೇ ಮಾಡಿದ್ದು ಹ್ಮ್ ಹಾಗಾದ್ರೆ ನಮ್ಗಿಂತ ಜಾಸ್ತಿ mark ಲ್ಲ ಬಂದಿತ್ತಾಂತ ನಿಮ್ಗೆ?

ಆದ್ರೆ ಪುನ class ಸುರುವಾದಾಗ ಅಲ್ಲಿ ಬೇರೆಯೇ ಮಾಡಿದ್ದಾರೆ. college ಲ್ಲಿ ಕುತ್ಕೊಳಿಸಿ ಇದೊಂದುಚೂರು ನೋಡ್ಲೇ ಇಲ್ಲ. ಹ್ಮ್. ಹೊಸ ಅನುಭವ ಹೊಸ ಈಗ ಎಲ್ಲ smart use ಏನೇ ಆಗ್ಬಿಟ್ಟಿದ್ಯಲ್ಲ?

ಮತ್ತೂ ಜಾಸ್ತಿ ಮಾತಾಡುವ YouTube ಬಗ್ಗೆ. ಇದ್ರ್ ಬಗ್ಗೆಯೆಲ್ಲ ಆಯ್ತಾ? okay bye ಸ್ನೇಹ.

Hai ದಿವ್ಯಾ, ನಾನು ಚೆನಾಗಿದ್ದೇನೆ, ನೀನ್ ಹೇಗಿದ್ದೀಯಾ? ಹಾ ನಾನ್ಸ ಉಷಾರಿದ್ದೇನೆ, ಏನು ನಿಮ್ದು ಸುದ್ದಿಯೇ ಇಲ್ಲ? ನಾನು ಊರಲ್ಲಿ ಇರ್ಲಿಲ್ಲ ದಿವ್ಯಾ .

ಹೌದಾ ಈಗ ಬಂದಿದೀರ ಊರಿಗೆ? ಹೌದು ಬೆಳಿಗ್ಗೆ ಬಂದದ್ದು .

ನಾನು ಇವತ್ತ್ ಬೆಳಿಗ್ಗೆ ಬಂದದ್ದು ಹೋಗಿ ಒಂದು ವಾರಾಯ್ತು. ಹೌದಾ ಏನು ಹೀಗೆ ಹೋದದ್ದಾ? ಇಲ್ಲ mummy ಗೆ ಮದ್ದು ತರ್ಲಿಕಂತ ಹೋದದ್ದು ಅಲ್ಲಿಗೆ. ಹೌದಾ ಹೇಗಿದ್ದಾರೆ ಈಗ ಉಷಾರಿದ್ದಾರಾ?

ಹಾ, ನಾನು ನಿಮ್ಗೆ phone ಮಾಡಿದ್ದು. ನನ್ನ friend ಅದ್ದು marriage . ನನ್ನದು childhood friend ಅವಳು, ನಾವಿಗಸ ತುಂಬ close . ಅವಳದೊಂದು ಮದ್ವೆಗೆ ಹೋಗ್ಲೆ ಬೇಕಾಗ್ತಾದೆ ನಂಗೆ, ಅವಳದು ಮದ್ವೆ ಅಹ್ mehendi ಗೆ ಹೋಗ್ಬೇಕು marriage ಗೆ ಹೋಗ್ಬೇಕು ಮತ್ತೆ reception ನಿಗೆ ಹೋಗ್ಬೇಕು. ಹಾಗಾಗಿ ನಂಗೆ ಈಗ dress selection ಮಾಡ್ಲಿಕ್ಕುಂಟು ಈಗ marriage ಗೆ ನಂಗೆ ಒಂದು saree ಆಗ್ಬೇಕು reception ನಿಗೆ. ಒಂದು gown ಆಗ್ಬೇಕು ಮತ್ತೆ mehendi ಗೆ ಒಂದು simple ಹೀಗೆ long dress ಎಂತಾದ್ರೂ ತಕೊಳ್ಬೇಕು.

ಅದಕ್ಕೆ ನಂಗೆ ಎಲ್ಲಿ dress selection ಮಾಡುದಂತ ಗೊತ್ತಿಲ್ಲ ನೀವ್ ಆದ್ರೆ ಎಲ್ಲ ಆಚ್ ಈಚೆ ಎಲ್ಲ ಹೋಗ್ತಾ ಇರ್ತಿರಲ್ಲ ನಿಮ್ಗೆ ಅದ್ಕೆ ನಿಮ್ದು ನೆನಪಾಯ್ತ್ ನಂಗೆ.

ಅದಕ್ಕೆ ರಪ್ಪ ನಿಮ್ಗೆ phone ಮಾಡಿದ್ದ್ ನಾನು .

ನಮ್ ಹತ್ರ ಒಂದು ಹೊಸತು ಒಂದು open ಆಗಿದೆ .

ಭಾಗ್ಯಲಕ್ಷಿ ಅಂತ ಇಲ್ಲೊಂದ್ಸಲ ಬಂದು ನೋಡಿ.

ಅಲ್ಲ ನೀವು ಹೋಗಿದೀರಾ selection ಮಾಡಿದ್ದೀರಾ?

ಹೌದಾ ಅಂದ್ರೆ ನಂಗೆ ಇಷ್ಟ ಆದ್ರೆ ಮತ್ತೆ ನಾನು ನನ್ನ friend ಅನ್ನುಸ ಈಗ ಮದ್ವೆ ಆಗ್ತಾಳಲ್ಲ ಅವಳನ್ನುಸ ಕರ್ಕೊಂಡ್ ಬರ್ತೇನೆ ಅಂದ್ರೆ ಅವಳಿಗೆಸ selection ಆಗ್ಲಿಕೆ ಉಂಟು. ನಾನ್ ನೋಡ್ತೇನೆ ಹೇಗೆ ಉಂಟು ಅಂತ ಅಂದ್ರೆ ನಂಗೆ ಮೊದ್ಲು selection ಮಾಡ್ತೇನೆ ನಾನು. ಆಯ್ತಾಯ್ತು selection ಒಳ್ಳೆದುಂಟು ನಮ್ಗೆ ಎಷ್ಟ್ range ದ್‌ ಬೇಕು.

ಇದು fancy saree ಎಲ್ಲ ಹೇಗೆ start ಆಗ್ತದೆ ಎಷ್ಟು range ಇಂದ start ಆಗ್ತದೆ? Fancy ಐದು ಸಾವಿರದಿಂದ start ಆಗ್ತದೆ.

ಹೌದಾ, ಮತ್ತೆ ಇದು ಕಾಂಜೀವರಂ .

ಹಾ, ಆರೇಳು ಸಾವಿರಕ್ಕೆ ಸಿಕ್ತದಾ?

ಆಯ್ತು ನಾನೀಗ ಹೋಗೂದಾದ್ರೆ, ನೀವು ಬರ್ತಿರ ನನ್ ಜೊತೆ?

ನಿಮ್ಗೆ ಆದ್ರೆ ಆಚೆಯೆಲ್ಲ ಅಲ್ಲಿಯದೆಲ್ಲ ಗೊತ್ತುಂಟಲ್ಲಾ .

ಹಾ ಬನ್ನಿ, ಇಲ್ಲಿ ನಾನ್ ನಿಮ್ಮನ್ ಕರ್ಕೊಂಡ್ ಹೋಗ್ತೇನೆ. ಹಾ ಆಯ್ತಾಯ್ತು, ನೀವ್ ಯಾವಾಗ free ಇದ್ದೀರಾ? ನಾನು, ನಾಳ್ದು ಒಂದ್ ಎರಡ್ ದಿವಸ ಬಿಟ್ಟು. ಬಿಟ್ಟುವಾ ನೀವ್ ಈಗ Bombay ಇಂದ ಬಂದದಷ್ಟೇ ಅಲಾ . ಒಂದು two days ಬಿಟ್ಟು ನಾನ್ phone ಮಾಡ್ತೇನೆ ನಿಮ್ಗೆ.

Hello hai.

ನಾನ್ ಆರಾಮಾಗಿದ್ದೇನೆ ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ ಏನ್ ಇತ್ತೀಚೆಗೆ ಕಾನಿಸ್ತಾ ಇಲ್ಲ? ತುಂಬಾ busy ಇದ್ದೆ ತುಂಬಾ event ಅದು ಎಲ್ಲ program ಇತ್ತು ಕಲ್ಕತ್ತಾದಿಂದ ಇವತ್ತಷ್ಟೇ ಬೆಳಗ್ ಬಂದೆ so ತುಂಬಾ ಕಾರ್ಯಕ್ರಮ ಇತ್ತು. ಹೌದಾ ಹೇಗೆ ಆಯ್ತು ಎಲ್ಲ ಹೌದೌದು ನಾನು ಈಚೆ ಬಂದೆ ಅಲಾ class ನಡಿತಾ ಇತ್ತು.

ಎಲ್ಲಾ ಚೆನ್ನಾಗಿ ನಡೀತಾ ಇದೆ ಮತ್ತೆ ಈಗ ಹೊಸ ವರ್ಷ ಬಂತಲಾ ಏನಾದ್ರು plans ಇದ್ಯಾ? ಹೊಸವರ್ಷ ಹ ಮಾಮೂಲಿ ಆಗಿ calender ಅಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಜೀವನದಲ್ಲಿ ಜೀವನ ಹೊಸತಲ್ವಾ ಹಾಗೆ ಹೊಸವರ್ಷಕ್ಕೆ ಹೊಸ್ತಾಗಿ ಕೋರೋಣ ಶುರು. ಹೌದು ನಾವು ಹೊಸ್ತಾಗಿ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ಕೋಳುದು ಆಮೇಲೆ ಕೋರೋಣ ಹೊಸ್ತು ಹೊಸ್ತಾಗಿ ಬರುದು ಹೀಗೆ ಆಗಿದೆ ಎರಡು ವರ್ಷದಿಂದ. ಹೌದು so ಹೊಸ್ತಾಗಿ ಈಗ ಒಂದಷ್ಟು plans ಎಲ್ಲ ಇದೆ ಹೊಸವರ್ಷಕ್ಕೆ ಒಂದಷ್ಟು traveling ಎಲ್ಲ ಮಾಡ್ಬೇಕಂತ plan ಇರ್ಲಿ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದೇನೆ . ಇಲ್ಲ ಈ ವರ್ಷ ನಾನು ಈಗ ಹೊಸ್ತಾಗಿ class ಎಲ್ಲ ಮುಗೀತು ನಂದು next ಏನಾದ್ರು ಕೆಲ್ಸ ಹುಡುಕುದು ಹಾಗೆ.

ಈಗ ಹ ಅದೇ ಅದೇ ಮೂವತ್ತೊಂದಕ್ಕೆ ಏನಾದ್ರು plans ಇದ್ಯಾ ನಿಮ್ಗೆ? ಮೂವತ್ತೊಂದಕ್ಕೆ ಹ ಗಟ್ಟಿ ನಿದ್ದೆ ಹೊಡಿಬೇಕಂತ ಇದ್ದೇನೆ ಮೂವತ್ತೊಂದು ತಾರೀಕಿಗೆ. ಯಾಕೆ ನೀವು ಏನು ಇದು party celebration ಎಂತ ಮಾಡುದಿಲ್ವ? ಕೊರೋನಾ ಬಂದ್ಮೇಲೆ ಅದೆಲ್ಲ ಬಿಟ್ಟೇ ಬಿಟ್ಟಿದ್ದೇನೆ ಮೇಘನಾ ಅಂದ್ರೆ calender ಅಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ ಮತ್ತೆ ಎಲ್ಲ ನಮ್ಮ ಜೀವನ ಹೇಗಿದ್ರು ಹಾಗೇನೇ ಇರುತ್ತೆ ಅಲ್ವ so ಅದನ್ನು ಇನ್ನಷ್ಟು improvise ಮಾಡ್ಬೇಕಂತ ಯೋಚನೆ ಮಾಡಿದ್ದೀನಿ ಮತ್ತೆ ಆರ್ಥಿಕ resolution ಗಳೆನ್ನೆಲ್ಲ ನಾನು ಬಾಕಿ ಹೊಸವರ್ಷಕ್ಕೆ ಏನೆಲ್ಲ plans ಅಂತ ಇದೆ ಹೊಸವರ್ಷನು ಅದೆಲ್ಲವನ್ನು ಈ ಸಲ ಮುಗಿಸ್ಬೇಕೂಂತ ಇದ್ದೇನೆ. ಅದೂ ಸರಿನೆ ನಾವು ಅಷ್ಟೇ ತುಂಬಾ ಏನು ಆಡಂಭರ ಇಲ್ಲ ಪ್ರತೀ ವರ್ಷ ವರ್ಷದ ಕೊನೆಗೆ family ಎಲ್ಲ ಒಟ್ಟು ಸೇರಿ ಏನಾದ್ರು ಒಂದು ಊಟ ಮಾಡಿ ಬೆಳದಿಂಗಳೂಟ ಏನಾದ್ರು ಮಾಡಿ ಸುಮ್ಮನೆ ಒಂದು ಸಣ್ಣದಾಗಿ celebration ಅಷ್ಟೇ ಮತ್ತೇ ವಿಶೇಷ ಇರುದಿಲ್ಲ. ಪರಿಸರವೇ ನಮಗೆ ಹೊಸದಾಗಿ ಆ ಒಂದು feel ಅನ್ನು ಕೊಡುತ್ತಲ್ವಾ ಹಾಗಾಗಿ ಯುಗಾದಿ ಅಂತ ಹೊಸವರ್ಷ ಅಂತ. ಹೌದೌದು ಹೌದೌದು ನಮಗೆಸ ಯುಗಾದಿನೆ ಹೊಸವರ್ಷ ಅಲ್ವಾ. ಹೌದು ಹೌದು. ಹ್ಮ್ ನೀವು ಯುಗಾದಿ ಹೇಳುದಾಗ ನೆನಪಾಯಿತು ಈಗ ಎಲ್ಲ ಯುಗಾದಿಯಿಂದ ಯುಗಾದಿಗೆ calender ಎಲ್ಲ ಮಾಡ್ತಾ ಇದ್ದಾರೆ ಅದು ಬಹಳ ಒಳ್ಳೇದಲ್ವಾ ಸುಮ್ನೆ ನಾವು ಅವರು ಯಾರೋ ಮಾಡಿದ್ದು dates ಅನ್ನು ಎಲ್ಲ ನೋಡ್ಕೊಂಡಿರ್ಬೇಕಿತ್ತು ಈಗ ಎಷ್ಟು ಚೆನ್ನಾಗಿ ಆಗ್ತಿದೆ. ಮೊನ್ನೆ ಎಲ್ಲೋ ಓದುತ್ತಾ ಇದ್ದೆ ನಾನು ಈ ವರ್ಷದಿಂದ ಆ ತರದ್ ಬದಲಾವಣೆ ಮಾಡ್ಕೋಬೇಕು ನಾವು. ಹ್ಮ್ ಅದೇ ರೀತಿ ನಮ್ಮ ಹೊಸವರ್ಷದ resolution ಹಾಗೆ ಇರ್ಲಿ ಅಂತ ಹೌದು ಆದಷ್ಟು ನಾವು ಈ ತರದೆಲ್ಲ ಯೋಚನೆ ಮಾಡಿದ್ರೆ

ಹೌದು ನಮ್ಮ ಹಿರಿಯರು already ಮಾಡಿದ್ದಾರೆ already ಇದನ್ನೆಲ್ಲ ಅದು ನಾವು ಮುಂದೆ ತಗೊಂಡು ಹೋಗ್ಬೇಕು ಅದನ್ನೇ ಹಾಗೆ. ಹ ಸರಿ ರಚನಾ ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ ನಾನು ಮತ್ತೆ ಯಾವಾಗಾದ್ರೂ ನಿಮ್ಗೆ call ಮಾಡ್ತೇನೆ ಆಯ್ತಾ? ಹ ಹೌದು ನಂಗೂ ಈಗ ಅಲ್ಲಿ ಕರೀತಾ ಇದ್ದಾರೆ ಒಂದು ಸ್ವಲ್ಪ ಕೆಲ್ಸ ಇದೆ ಈಗ ಯಾವಾಗಾದ್ರೂ free ಇದ್ರೆ ಮನೆಗ್ ಬನ್ನಿ.